Hello hello.

ಹಾ, ಮತ್ತೆ ನಾನ್ ಹೇಳಿದ ಸಾಮಾನ್ ಎಲ್ಲ ತಗೊಂಡ್ರ ನೀವು ಅಂಗಡಿಯಿಂದ? ಹಾ, ಸ್ವಲ್ಪ ಅಹ್ ಸಂತೆಗೆ ಹೋದದ್ದಲ್ಲಿ.

ಹಾ, ಹೌದಾ ಏನೆಲ್ಲಾ ತಗೊಂಡ್ರಿ?

ತರ್ಕಾರಿ ಸೌತೇಕಾಯಿ, ಮತ್ತೆ ಬೆಂಡೆ, ಅಹ್ ಅಲ್ಸಂಡೆ, ಮತ್ತೆ ಎಂತದು, ಹಾ ಅಹ್ ಎಲ್ಲ ಮುಳ್ಳು ಸೌತೆ ಎಲ್ಲ ತಂದಿದ್ದೇನಲ್ವಾ ನೋಡಿ ಸ್ವಲ್ಪ.

ಹಾ ತರ್~ ತರ್ಕಾರಿ ಸ್ವಲ್ಪ ಒಳ್ಳೆದುಂಟು. ಅಹ್

ಆದ್ರು ನೀವು ಏನೇ ಹೇಳಿ ತರ್ಕಾರಿ ಅಷ್ಟೊಂದು ಒಳ್ಳೆದಿಲ್ವಾ ಅಂತ ಅನಿಸ್ತದೆ. ಹೋದ ವಾರದಲ್ಲಿ ತಂದದ್ದು ಏನು ಒಳ್ಳೆದಿಲ್ಲ. ಇನ್ನು ಅಂಗಡಿಯಲ್ಲೆಲ್ಲಾ ತರುದು ಬೇಡ ಇನ್ನು ನಾವೇ ಸ್ವಲ್ಪ ಜಾಗ ಎಲ್ಲ ತುಂಬ ಉಂಟಲ್ಲ.

ಹಾಗಾಗಿ ಇಲ್ಲೇ ಸ್ವಲ್ಪ ತರ್ಕಾರಿ ಎಲ್ಲ ಬೆಳೆ ಬೆಳೆಸುವ ಅಂತ ತರ್ಕಾರಿ rate ಸ ಜಾಸ್ತಿ ಉಂಟಲ್ಲ.

Chemical ಎಲ್ಲ ಹಾಕಿ ನಮ್ಗೆ ಆರೋಗ್ಯ ಎಲ್ಲ ಹಾಳಾಗಿದೆ, ಈಗ ಜನ ಸಂಖ್ಯೆಸ ಜಾಸ್ತಿ ಆಗಿದೆ, air pollution ಜಾಸ್ತಿ ಆಗಿದೆ. Chemical ಇಂದ ಜನ್ರ ಆರೋಗ್ಯ ದಿನದಿಂದ ದಿನಕ್ಕೆ ಹಾಳಾಗ್ತಾ ಬರ್ತಾ ಉಂಟು. ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ನಮಗೆ ಬೇಕಾದಷ್ಟು ಜಾಗ ಇದೆ ನೀರಿದೆ ತರ್ಕಾರಿ ಎಲ್ಲ ಇಲ್ಲೇ ನಾವು ಬೆಳೆಸುದು ಒಳ್ಳೆದಾಂತ.

ಹೌದು, ನಮ್ಮ ತೋಟ ಉಂಟಲ್ಲ ತೋಟದ ಅಹ್ ಈ ಗದ್ದೆ ಉಂಟಲ್ಲ ಅದ್ರಲ್ಲಿ ಸ್ವಲ್ಪ ಹ್ಮ್ ತರ್ಕಾರಿ ನೆಡುವ ಬೇಕಿದ್ರೆ.

ಇದು ಗೊಬ್ರ ತಂದು ಹಟ್ಟಿ ಗೊಬ್ರ ತಂದು.

ಒಳ್ಳೆದು ಮಾಡಿ ಮಣ್ಣು ಹಾಕಿ ಸ್ವಲ್ಪ ಒಳ್ಳೆದು ಮಾಡಿ ನೆಟ್ಟು ಬಿಡುವ ಒಂದು ನಾಲ್ಕೈದು ಬಗೆದು ಬೀಜ ತಂದು, ಒಳ್ಳೆದು ಮಾಡಿ ನೆಟ್ರೆ ತರ್ಕಾರಿ ಮಾಡಿದ್ರೆ ನಮ್ಗೂ ನಮ್ಮ ಮನೆಗೆ ಸಾಕಾದಷ್ಟಾಗ್ತದಾಳ್ವ.

ಅದು ಹೌದು. ನಾನು ಅದನ್ನೇ ಹೇಳುದು ಯಾಕೇಳಿದ್ರೇ ನಮ್ಗೆ ಸ್ವಲ್ಪ ಹಣದ ಉಳಿತಾಯಸ ಆಗ್ತದೆ ಮತ್ತೆ ತಾಜಾ ತರ್ಕಾರಿ ತಿಂದಾಗೆಸ ಆಗ್ತದೆ ಸ್ವಲ್ಪ neighbour ಅವರಿಗೆಸ ನಾವು ಕೊಟ್ಟು ಸಹಕಾರ ಮಾಡಿದಾಗೆ ಆಗ್ತದೆ. ಮತ್ತೆ ಇನ್ನು ಇನ್ನು ನೋಡಿ ಗದ್ದೆ ಎಲ್ಲಾ ಭತ್ತ ಎಲ್ಲ ಬೆಳೆಸುದಿಲ್ಲ ನಮ್ಗೆ rate ಸ ಜಾಸ್ತಿ ಆಗ್ತಾ ಉಂಟು. ನಮ್ಗೆ ತುಂಬ ಕಷ್ಟ ಈಗಿನ ಮಕ್ಕಳಿಗೆ ಭತ್ತ ಬೆಳೆಸುದು ಹೇಗೆ ಅಂತಸಾ ಗೊತ್ತಾಗುದಿಲ್ಲ. ಹಾಗೆ ನಮ್ಮ ನಮ್ಮದು ನಾವ್ ನಾವೇ ಸ್ವಲ್ಪ ಮಾಡ್ಕೊಂಡ್ರೆ ಪ್ರತೀ ಒಂದಕ್ಕೆಸ ಒಳ್ಳೆದೂಂತ ನನ್ನ ಭಾವನೆ. ಇವತ್ತು ಇವ~ ಇವತ್ತು ಒಂದು ಒಂದು ಹತ್ತು ಹದ್ನೈದು ದಿನಗಳಿಂದ ತರ್ಕಾರಿಯನ್ನ ಅಂಗಡಿಯಲ್ಲಿ ತರುವ ಮತ್ತೆ ನಾವೇ ನಮ್ಮ ತರಕಾರಿಯನ್ನು ಮತ್ತೆ ಗದ್ದೆ ಎಲ್ಲ ವಹಿಸ್ಕೊಂಡು ಸ್ವಲ್ಪ ಭತ್ತ ಎಲ್ಲ ಬೆಳ್ದು ಊಟದ ಅಕ್ಕಿ ಅದನ್ನೆಲ್ಲಾ ನಾವೇ ತಯಾರಿ ಮಾಡ್ಕೊಳ್ಳುದು ಒಳ್ಳೆದು ಅಂತ ಕಾಣ್ತದೆ ನನ್ಗೆ. ಹೌದು, ಒಂದು ಬದಿಯದ್ದು ಒಂದು ಗದ್ದೆ ಬೇಕಿದ್ರೆ ಗೇಣಿಗೆ ತೆಗ್ದುಕೊಳ್ಳುವ.

ಭತ್ತ ಬೆಳಿಲಿಕ್ಕೆ ಆಗ್ತದೆ ಹಾ.

ಮತ್ತೆ ಸ್ವಲ್ಪ ತರ್ಕಾರಿ ನಮ್ಮ ಇದ್ರೆ, ನಮ್ಮ ಗದ್ದೆಯಲ್ಲಿ ಸ್ವಲ್ಪ ತರ್ಕಾರಿ ನೆಟ್ಟು.

ಸ್ವಲ್ಪ ಹಟ್ಟಿ ಗೊಬ್ರ ತಂದೆಲ್ಲ ಒಳ್ಳೇದು ಮಾಡಿ ಮಾಡುವ ನೀರು ಉಂಟಲ್ವಾ ಹೇಗೂ. ಹೌದೌದು. ಆಯ್ತು ಕತ್ಲೆ ಆಯ್ತು. ಆದಷ್ಟು ಬೇಗ ಮನೆಗೆ ಬನ್ನಿ ನೀವು, ತರ್ಕಾರಿ ಎಲ್ಲ ತಗೊಂಡು ಕತ್ಲೆ ಆಯ್ತು ಬೇಗ ಆದಷ್ಟು ಬೇಗ ಮನೆಗೆ ಬ~ ಬನ್ನಿ ನಾವು ಮಕ್ಕಳು ಕಾಯ್ತಾ ಇರ್ತೇವೆ, ಊಟ ready ಆಗಿದೆ. ಆಯ್ತಾಗಾದ್ರೆ ಮಾತಾಡುವ.

ಹಾ ಪದಾರ್ಥ ಎಲ್ಲ ನಿಮ್ಗೆ ಯಾವುದು ಬೇಕು ಅದನ್ನೇ ಮಾಡಿದ್ದೇನೆ. ನನ್ಗೆ ಸ್ವಲ್ಪ ಅಲ್ಲಿ ನಾನು ಹಾಲಿಟ್ಟಿದ್ದೇನೆ. ನೀವು ಆದಷ್ಟು ಬೇಗ ಬನ್ನಿ ನಮಸ್ತೆ ಬನ್ನಿ. ಆಯ್ತಾಯ್ತು ಆಯ್ತು. ಹಾಗಾದ್ರೆ ಬರ್ತಾ ಇದ್ದೇನೆ ಈಗ.

Hai , ನಾನ್ ಚನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?

ನಾನು ಹುಷಾರಿದ್ದೇನೆ, ಮನೆಯಲ್ಲೆಲ್ಲ ಹುಷಾರಿದ್ದೀರಿ ಹುಷಾರಿದ್ದಾರೆ.

ಆ ಈಗ ನಾನು Bangalore ಲ್ಲಿದೇನೆ. ಹೌದಾ, ಏನ್ ಸುದ್ದಿ ಇಲ್ಲ Bangalore ಹೋದ್ನಂತ್ರ?

ಅದೇ busy ಸ್ವಲ್ಪ, ಕೆಲ್ಸದ್ದೆಲ್ಲ ಗೊತ್ತಿದ್ಯಲ್ಲ ಇಲ್ಲಿ.

ಮತ್ತೆ ಮತ್ತೆ, ಈಗ ಕೆಲ್ಸಕ್ಕೋಗಿದ್ಯಾ?

ಅಂದ್ರೆ ಎಂತ ಗೊತ್ತುಂಟಾ, ನನ್ಗೆ ಒಂದು car ತಗೊಳ್ಬೇಕಂತಿದೆ.

ನೀನು ಅದೇ company ಯಲ್ಲಿ, work ಮಾಡ್ತಾ ಇದ್ದೀ ಅಲ್ವಾ?

ಹಾಗೆ ಯಾವ car ತಗೊಳ್ಬೋದಂತ suggest ಮಾಡ್ಬೋದಾ? ಹಾ ನೀವು, ನಿಮ್ಗೆ ಅಂದ್ರೆ mileage ಆದ್ಮೇಲೆ good looking ಆ ಥರ ಏನಾದ್ದ್ರೂ ಬೇಕಿದ್ಯಾ? ಹಾ ಹೌದು, ತಕೊಂಡ್ಮೇಲೆ ಹಾಗೇದ್‌ ತಕೊಳ್ಬೇಕಲ್ವಾ? ಹಾ ಈಗ ಅಂದ್ರೆ Toyota ದವರಿಂದ Fortuner, Innova ಆದ್ಮೇಲೆ Hyrider ತುಂಬ variety ಗಳೆಲ್ಲ ಇದೆ.

ಹೇಳ್ಬೋದು ? Low budget ಅಲ್ಲಿ ನಿಮ್ಗೆ ಈಗ, Hyryder ಸಿಗ್ಬೋದು.

ಆ ಅದಕ್ಕೆ ಒಂದು, ಸ್ಟಾ base model twelve .

top end nineteen ಆಗುತ್ತೆ nineteen lakhs .

Highest ಅಂದ್ರೆ Fortuner fifty lakh ಆಗುತ್ತೆ.

ಹಾ ಹಾ. ಮತ್ತೆ ಯಾವ ಯಾವ color ಅಲ್ಲಿ ಸಿಗ್ತದೆ? ಅದು ನಿಮ್ಗೆ ಬೇಕಾದ caral~ color , ಅಲ್ಲಿ ಸಿಗುತ್ತೆ. ಹೌದಾ, features ಎಲ್ಲ ಹೇಗೆ? ಆ features ಎಲ್ಲ ಅಂದ್ರೆ ಈಗ ಹೊಸದು features ಬಂದಿದೆ, Hyryder ಅಲ್ಲಿ THS ಅಂತ ಒಂದು ಬಂದಿದೆ.

ಆ ಆ ಈಗ ನಾವು ಅದ್~ ಅದು vehicle ಅಲ್ಲಿ petrol with battery , ಎರಡ್ರಲ್ಲೂ vehicle run ಆಗುತ್ತೆ.

ಈಗ pertol ಕಡ್ಮೆ ಆದಾಗ battery ಅಲ್ಲಿ run ಆಗುತ್ತೆ.

ಸ್ವಲ್ಪ charge ಆಗುತ್ತೆ, ಈಗ petrol ಅಲ್ಲಿ ಗಾಡಿ ಓಡ್ತ ಇದ್ದಗಾ.

ಹಾ ಹಾ ಹಾ ಹಾ ಹಾಗೆ, ಒಳ್ಳೆ features ಬಂದಿದೆ ಅಲ್ವ? ಹಾ ಒಳ್ಳೆ features ಬಂದಿದೆ ಯಾಕಂದ್ರೆ emission control ಮಾಡಾಕೆ ಈಗ ಎಲ್ಲಾ vehicle ಎಲ್ಲ ಜಾಸ್ತಿಯಾಗಿ emission problem ಆಗ್ತಾ ಇದೆ ಅಲ್ವಾ?

ಅದಕ್ಕೆ emission control ಮಾಡಕೆ, THS ಅಂತ ಒಂದು ಬಂದಿದೆ. ಹಾ ಹಾ, ಈಗ ಈಗ ನಾವು ತಕೊಳೋದಾದ್ರೆ ಆ ಹೇಗೆ cash ಒಮ್ಮೆಲೆ pay ಮಾಡ್ಬೇಕಾ? ಇಲ್ಲ ಹಾಗೇನಿಲ್ಲ, EMI ಕೂಡ ಮಾಡ್ಬೋದು. ಹೌದಾ, ಎಷ್ಟು ತಿಂಗಳಿಗೆ ಹೇಗೆ ಕಟ್ಬೋದು? ತಿಂಗಳಿಗೆ ನಾವು ಒಂದು starting ಗೆ ಎಷ್ಟು ಕಟ್ತೇವೆ ಅದ್ರ ಮೇಲೆ. ಹಾ, ಈಗ ನಾವು first pay ಮಾಡುದಾದ್ರೆ ಎಷ್ಟು?

ಆ ಎಷ್ಟೂ ಮಾಡ್ಬೋದು, ಒಂದು five lakh . ಹಾ ಹಾಗೆ, minimum ಅಂದ್ರೆ. Minimum ಅಂದ್ರೆ ಒಂದು two lakh ಮಾಡ್ಬ~ ಮಾಡ್ಬೋದಾಂತ. ಹಾ ಹಾಗೆ, ಈಗ EMI EMI ಎಲ್ಲ facility ಉಂಟಲ್ವ?

ಹಾ ಈಗ ಹೊಸ car ಯಾವ್ದು, launch ಆಗಿದ್ಯಾ?

Innova, Innova Hycross ಇದೆ ಒಂದು five four days ಅಲ್ಲಿ launch launch ಆಗುತ್ತೆ.

ಅದೀಗ ನಾವು ತಕೊಳ್ಬೇಕಾದ್ರೆ, Bangalore ಗೆ ಬರ್ಬೇಕಾ? ಇಲ್ಲ ಇಲ್ಲ ಇಲ್ಲ ಅದೇನಿಲ್ಲ, ನಿಮ್ಮ ಹತ್ರದ ಯಾವುದಾದ್ರು show~ showroom ಇದ್ರೆ ಅಲ್ಲಿಗೋಗ್ಬೋದು.

ಹಾ ಸರಿ ಸರಿ, ನೋಡುವ ನಾನು ತಕೊಳ್ಬೇಕು ಅಂತ ಅಂದಾಜಲ್ಲಿ ಇದ್ದೇನೆ, .

Hai ರಮ್ಯಾ ನಾನ್ ಹುಷಾರಿದ್ದೇನೆ ನೀನ್ ಹೇಗಿದ್ದೀ? ಹಾ ನಾನ್ ಆರಾಮಿದ್ದೇನೆ. ಎಂತ ಮಾಡ್ತಿದ್ದಿ busy ಇದ್ದಿಯಾ? ಇಲ್ಲಪ್ಪ ನಾನು TV ನೋಡ್ತಾ ಇದ್ದೇನೆ ನಿನ್ ಎಂತ ಮಾಡ್ತಿದ್ದಿ? ನಾನ್ಸ ಇದ್ದೆನಾ ಹಾಗೆ ನಂಗೆ industrial visit ನಾವು ಹೋಗಿದ್ವಲ್ಲ. ಹಾ ಹಾ college days ಅಲ್ಲಿ ಅಲ್ಲಾ? ಹಾ ಹೌದು ಹೌದು ನಂಗೆ ಅದು ನೆನಪಾಯಿತು ಹಾಗೆ ನಿಂಗೆ call ಮಾಡಿದ್ದು ಸ್ವಲ್ಪ ಮಾತಾಡ್ವಾ ಅಂತ.

ಎಲ್ಲಾ memories ತರುವಾಂತ. ಅದೇ ನಂಗೆಸ ತುಂಬಾ ಜಾಲಿ ಆಗಿತ್ತು ಆಗ. ಹ್ಮ್ ಈಗ ಎಣಿಸ್ವಾಗ ಆಸೆ ಆಗ್ತದೆ ಅಲಾ ಹೋಗ್ಲಿಕ್ಕೆ. ಅಲಾ ಅದೇ ಅದು chocolate factory ನೋಡ್ವಾಗ ನಂಗೆ ಈಗಸ ಬಾಯಲ್ಲಿ ನೀರು ಬರ್ತದೆ. ಹಾ ಹಾ ನಮ್ಮನ್ನ ಅದಕ್ಕೆ ತಕ್ಕ ಕರ್ಕೊಂಡು ಹೋಗಿದ್ದಾರಲ್ಲಾ chocolate factory ಗೆ ಅದೇ ನಮ್ಗೆ ಖಾಲಿ chocolate ಅನ್ನ ನೋಡುದೇ ಇದು. ಎಂತ್ ಹೌದು ನಮ್ಗೆ ಇಷ್ಟ ಹೇಳಿದ್ರೇಸ chocolate ಟೇ ಅದಕ್ಕೆ ತಕ್ಕ ನಮ್ಗೆ chocolate factory ಇಟ್ಟಿದ್ದಾರೆ. ಅದೇ ಅದ್ರಲ್ಲಿ ಒಂದು ಇದರದ್ ಎಂತ ಎಲ್ಲದ್ರಲ್ಲಿ ಕೂಡ rules and regulation ಮಾಡಿದ್ದಾರೆ ಅಲಾ ಅದೇ ಸ್ವಲ್ಪ ನಂಗೆ ಇದಾಗಿತ್ತು. ಅದೊಂದು ಮಾತ್ರ ನಮ್ಗೆ ಕಷ್ಟಾಗಿದದ್ದು ಹೇಳಿದ್ರೆ. ಮತ್ತೆ ಒಳಗೋಗಿ ಅಲ್ಲಿದ್ದ employees ಆಗ್ಲೀ, workers ಆಗ್ಲೀ, ಅಲ್ಲಿದ್ದ mamnagers ಎಲ್ಲ ನಮ್ಗೆ explain ಮಾಡಿದ ರೀತಿಯಾಗ್ಲಿ, ಆ chocolate ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ ಅದೇಲ್ಲ ಒಳ್ಳೇ ಇತ್ತು. ಅದೇ ಅಲಾ ಮತ್ತೆ ಅಲ್ಲಿ ಬರುವಾಗಸ ಎಷ್ಟು enjoy ಮಾಡಿದ್ವಿ ಅಂದ್ರೆ. ಅದು ನಾವು college bus ಲ್ಲಿ ಹೋದದ್ದು ಅಲ್ಲಿ ನಮ್ಗೆ ma'am ನವರುಸ ನಮ್ಮೊಟ್ಟಿಗೆ ಎಷ್ಟು mingle ಆಗಿದ್ರಲ್ಲ. ಅದೇ ಮತ್ತೆ ನಾವಲ್ಲಿ ಬರುವಾಗ ಇಲ್ಲಿ water falls ಗೆಲ್ಲಾ ಹೋದದ್ದು. ಹಾ ಅಲ್ಲಿ ನಾವು ಮಾಡಿದಷ್ಟು ಗಮ್ಮತ್ತು ಎಲ್ಲಿ ಮಾಡ್ಲಿಲ್ಲಲ್ಲಾ water falls ಅಲ್ಲಿ. ಅದೇ ಅಲ್ಲಿ ಬಿದ್ದದ್ದು photo ತೆಗ್ದದ್ದು ಒಂದೊಂದುಂಟು.

Photo ತೆಗ್ದು ತೆಗ್ದು ಇದಾಗಿದೆ gallery . ಅದೇ ಅದೇ ಒಂದು best moment ಅಲಾ ನಮ್ದು ಹ್ಮ್ ನಾವ್ ಎಣಿಸಿದಾಗೆ chocolate factory ಯೆಲ್ಲಾ ಸಿಕ್ಕಿತ್ತಲ್ಲ ನಮ್ಗೆ.

ಅಲ್ಲಿದ್ದವರುಸ ನಮ್ಗೆ chocolate ಎಲ್ಲಾ ಕೊಟ್ಟು ಹೇಗಿದೆ ಹೇಗೆ ಉಂಟು ಎಲ್ಲ taste ಮಾಡಿ ನೋಡಿ ಹೇಳಿ ಅಂತೆಲ್ಲಾ ಹೇಳಿದ್ರಲ್ಲ. ಅದೇ ಬೊಕ್ಕ ಮತ್ತೆ ma'am ನವರುಸ ಹಾಗೇನೇ ಎಲ್ಲದಕ್ಕೆ ಕೂಡ ನಮ್ಗೆ ಎಂತ ಹೇಳಿದ್ರೆ ಕೂಡ ಹಾ ಆಯ್ತು ಆಯ್ತು ಅಂತಾನೇ ಹೇಳ್ತಾ ಇದ್ರು ಯಾವುದೂ ಕೂಡ ಬೇಡ ಬೇಡ ಅಂತ ಹೇಳ್ತಾನೆ ಇರ್ಲಿಲ್ಲ ಹಾಗೆ ನಮ್ಗೆ ಅವರು ಅವರು ತುಂಬಾ ನಮ್ಗೆ supportive ಕೂಡ ಇತ್ತು. ಹ್ಮ್ ಅವರ್ಸಾ ನಮ್ಮೊಟ್ಟಿಗೆ backbone ಆಗಿದ್ರಲ್ಲಾ ಮತ್ತೆ ನಮ್ಮೊಟ್ಟಿಗೆ mingle ಅಗಿದ್ರು. ಅದೇ ಹಾಗೆ ma'am ನವರುಸ ಎಲ್ಲರೂ ಕೂಡ ಒಗ್ಗಟಲ್ಲೇ ಇದ್ರು ನಮ್ಮೊಟ್ಟಿಗೆನೇ. ಹ್ಮ್ ಹಾಗಿದ್ದೊಂದು college life miss ಹೇಗೆ ಆಯ್ತು ಹೇಗೆ complete ಆಯ್ತು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಅಲಾ. ಅದೇ ಎಲ್ಲಾ ಎಲ್ಲಾರೂಸಾ ಎಷ್ಟು ಗಮ್ಮತ್ ಮಾಡಿದ್ವಿ ಅಂದ್ರೆ ಎಲ್ಲರಿಗೆಸ ಅದನ್ನು ಹೇಳುವಾಗ ನಂಗೆ ಬೇಜಾರಾಗ್ತದೆ ಪುನ್ನೊಮ್ಮೆ college life ಗೆ ಹೋಗುವ ಹೋಗುವ ಅಂತ ಆಗ್ತದೆ. ಹೌದು ನಾವ್ ಮಾಡಿದಷ್ಟು enjoy ಯಾರ್ ಮಾಡಿರ್ತಾರೆ ಅಲಾ.

College college time ಅಲ್ಲಿ break ಅಲ್ಲಿ lunch break time ಅಲ್ಲಿಯೆಲ್ಲ ನಾವೆಷ್ಟು college ವರಾಂಡ ಇಡೀ ಸುತ್ತುತ್ತಾ ಇದ್ವಿ.

ಹ್ಮ್ ma'am ನವರೆಲ್ಲಾ ಹೇಳ್ತಾಯಿದ್ರು college ಸುತ್ತುಬೇಡಿ ನೀವು ಒಳಗೋಗ್ ಕೂತ್ಕೊಳ್ಳಿ ಅಂತ ನೆನಪುಂಟಾ? ಅದೇ ಅದೇ ಈಗ ಪುನಃ ಕೇಳುವಾಗ ಪಾಪ ಅವರಿಗೊಂದು ಎಷ್ಟು ನಾವು ಬೈದಿದ್ವಿ ಹಿಂದೆಯಲ್ಲಿ ಬೈಯುವುದು ಮತ್ತೆ ಪಾಪ ಅಂತ ಎಣಿಸುದು ನಾವಲ್ಲಾ. ಹ್ಮ್ ಅಲಾ ನಾವೆಷ್ಟು torture ಸ ಕೊಟ್ಟಿದ್ದೇವೆ ಅಷ್ಟು ma'am ನವರುಸ supportive ಆಗಿ ಇದ್ರು. ಮತ್ತೆ ಎಷ್ಟೊಂದು class ಗೆಸ ಹೋಗ್ತಾನೆ ಇರ್ಲಿಲ್ಲ. ಹಾ classes ಎಷ್ಟು bunk ಮಾಡ್ತಾ ಇದ್ವಿ. ಅದೇ ನಾವು industrial visit ಹೋಗುವಾಗ ಅಲ್ಲಿ ಎಲ್ಲಾ ಮ್ಯಾಡಮ್ ಕೂಡ ಹೇಳ್ತಾ ಇದ್ರು ಹೀಗೆ ಹೀಗೆ ಮಾಡಿದ್ದೀರಿ ಹಾಗೆ ಮಾಡಿದ್ದೀರಿ ಹೀಗೆ ಮಾಡಿದ್ದೀರಿ ಅಂತ. ಹೌದು ಹೌದು ಅವರೆಲ್ಲ ನಮ್ಗೆ ಎಲ್ಲಾ recall ಮಾಡ್ತಾ ಇದ್ರು ನೀವಿಷ್ಟೆಲ್ಲ ಮಾಡಿಸ ನಾವ್ ನಿಮ್ಮನ್ನ ಕರ್ಕೊಂಡು ಹೋಗ್ತಿದೇವೆ ನೀವ್ ಇದೆಲ್ಲಾ ನೆನಪಿಡ್ಬೇಕು ಅಂತ ಹೇಳ್ತಾ ಇದ್ರು ನೆನಪುಂಟಾ? ಅದೇ ಮತ್ತೆ ಹೇಳಿದ್ರು ನೀವೆಷ್ಟು ತಂಟೆ ಮಾಡಿದ್ರೂ ಕೂಡ ನಮ್ ನಮ್ಮ ಮಕ್ಕಳತರ ನೀವು ಅಂತ ಹೇಳ್ತಿದ್ರು ಅಲಾ. ಹಾ ಹೌದು ನಾವೆಷ್ಟೇ ತಂಟೆ ಮಾಡಿದ್ರೂ ಕೂಡ ಅವ್ರಿಗೆ ನಾವೇ ಬೇಕಿತ್ತಲ್ಲಾ.